ಏರ್ ಗುಳು ಕಾಣುತ್ತಿವೆ ಸರ್ .

ಒಂದು ಶ್ರೀ ಜಯಲಕ್ಷ್ಮಿ ಪ್ಯಾಲೇಸ್ ಆಗಿದೆ ಒಂದು ಗಣೇಶವನ್ನು ಇಡಲಾಗಿದೆ.

ಅ ಕಡೆ ಒಂದು ಪದ್ರೆಯನ್ನು ಮಾಡಲಾಗಿದೆ ಸರ್ .

ಇದು ಒಂದು ಬಕ್ಟ್ರ್ರಿಯಾ ಆಗಿದೆ ಸರ್ ಈ ಬಕ್ಟ್ರ್ರಿಯಾ ವನ್ನು--

ಮೂರು ಹುಂಜಗಳು ಕಾಣುತ್ತಿವೆ ಹಚ್ಚ ಹಸಿರಾದ--

ಇದು ಗಾಜಿನ ಮೂಲಕ ಇದೆ ಸರ್ ಒಳಗಡೆ ಪಟಿಕಗಳನ್ನು ಹಾಕಲಾಗಿದೆ ಸರ್ .

ಮತ್ತು ಸಿ_ಸಿ ಕ್ಯಾಮೆರಾ ವನ್ನು ಅಳವಡಿಸಲಾಗಿದೆ ಸರ್ ಕ್ಯಾಂಡಲ್ ಹಚ್ಚಲಾಗಿದೆ ಸರ್ .

ತ್ತು ಹೊರಗಡೆ ಹಚ್ಚಸಿರ ಗಿಡಮರಗಳು ಕಾಣಿತ್ತೇವೆ ಸರ್ ಬುಡಗಡೆ--